ಇಲ್ಲಿ ಒಂದು ಕೋಣೆ ಇದೆ ಇಲ್ಲಿ ಮಲಗಲು ಬೆಡ್ ಇದೆ.

ಲೈಟ್ ಗಳಿವೆ ಹಾಗು ಮೇಲೆ ಹೋಗಲು ಮೆಟ್ಟಿಲುಗಳಿವೆ

ಅಂಗಡಿಗಳಿವೆ ಅಲ್ಲಿ ಶೆಟ್ಟರ್ ಗಳಿವೆ ಇಲ್ಲಿ ಬಹಳಷ್ಟು ಜನರು ಇದ್ದಾರೆ ಹಾಗೂ ಬಹಳಷ್ಟು ಬೈಕ್ಗಳಿವೆ ಹಾಗೂ ಗಿಡಮರಗಳಿವೆ.

ಇಲ್ಲಿ ಒಂದು ಬುಟ್ಟಿ ಇದೆ ಇಲ್ಲಿ ಒಂದು ಬಾಳೆಹಣ್ಣು ಇದೆ.

ಇಲ್ಲಿ ಮತ್ತು ಒಂದು ಟಿಫಿನ್ ಇದೆ ಈ ಕುರ್ಚಿ ಮೇಲೆ ಒಂದು ಟವಲ್ ಅನ್ನು ಇಟ್ಟಿದ್ದಾರೆ.

ಅದರ ಮೇಲೆ ಒಂದು ಬ್ಯಾನರ್ ಇದೆ ಬ್ಯಾನರ್ ಮೇಲೆ ಅಪೆಕ್ಸ್ ಹಾಸ್ಪಿಟಲ್ ಅಂತ ಬರೆದಿದ್ದಾರೆ.